ನಾವ್ ಮೇಘಾ jewellers ಅಂತ ಅಲ್ಲೆ ತಗೋತೇವ್ರಿ.

ಇದ ಹುಬ್ CBT ಕಡೆ down ಅಲ್ಲಿಗೈತ್ ನೋಡ್ರಿ. ಹೌದನ್ರಿ ಹಾ

ಚೊಲೋನೂ ಬಂದೀತಿ designs ಅದು ಒಳ್ಳೇ ಇರ್ತೇತಿ.

ಬಂಗಾರದ ಬಗೇನೂ ಜಾಸ್ತಿ quality ಚೊಲೋ ಇರ್ತೇತಿರಿ.

ಹೂನ್ರೀ ಬೆಳ್ಳಿನೂ ಅಲ್ಲೇ ತಗೋಂತೀರೇನ್ರಿ ಅವ್ರ್ ಕಡಿನ ತಗೊಂತಿರ್ ಏನ್ರೀ. ನಂಗ ಬೆಳ್ಳಿ ಒಳಗ ಅಷ್ಟೊಂದಿದು ಇಲ್ಲಾರಿ ಬಂಗಾರನ ಜಾಸ್ತಿ ಇಷ್ಟ ಅನಸ್ತೇತಿ. ಹೂ ಹೂ ಸಾಮಾನ್ ತಗೊಂಡ್ರು ಅಲ್ಲೇ ತಗೋಂತಿರ ಏನ್ ಬೇರೆ ಅಂಗ್ಡಿ ತಗೋಂತಿರ ದಾರ್ವಾಡ್ ನಮ್ಡ್ ದಾರ್ವಾಡ್ ಅಲ್ಲರಿ ನಾವ್ ದಾರ್ವಾಡಲ್ರಿ ನಾ ದಾರ್ವಾಡ್ನಾಗ್ ತಗೋತೀನ್ರೀ. ಹೌದನ್ರಿ ಹಾ ಹೂನ್ರಿ ಹೂ ಹೂ. ಬಂಗಾರ ಅಲ್ಲ್ ತಗೋತೀನಿ.

ಹ್ಮ್‌ ಮತ್ ಯ್ಞ ಅಲ್ರೀ ಆಬರ್ಣಾ ಮಾಡ್ಸುದೂ ಅಲ್ಲೇಯನ್ರೀ ಹುಬ್ಳಾಗ ಮಾಡ್ಸ್ತಿರೇನ್ ದಾರ್ವಾಡ್ದಾಗ್ ಮಾಡ್ಸತಿರೋ? ಹುಬ್ಳ್ಯಾಗ ಮಾಡಸ್ತೇವ್ರೀ designs ತಗೋಂತಿವ್ರೀ ಇದ್ರೊಳ್ಗ check ಮಾಡ್ಕೊಂಡ್ ಅಲ್ಲೇ ಮಾಡ್ಸ್ತಿವಿ ಆ designs ತಕಂಗ್ ಮಾಡ್ತಾರೀ ಚಂದ್ ಮಾಡ್ತಾರೀ. ಹೌದನ್ರಿ ಹ್ಮ್‌ ಯಾದ್ ಏನ್ ಹಂಗ್ ಇದು ಅನ್ಸಿಲ್ಲಾ ಮನ್ಸಿಗ್ ಬಂದಿಲ್ಲ್ ಅನಂಗಿಲ್ಲಾ. ನೋಡ್ತನ್ ತಡ್ರಿ ಹಂಗಾರ CBT ಕಡೆ ಐತ್ರಾ ಅದ CBT ಹೋಗ್ವಲ್ಲೆ ಮೇಗಾ ಅಂತ್ ಹೆಸ್ರರಿ ಬಂಗಾರಂಗ್ಡಿ ಹ್ಮ್ ಹ್ಮ್ ರೀ ಮಲ್ಬಾರ್ ನ್ಯಾಗ ತಗೊಂತೀವ್ರೀ. ನಾವೂ ಅಲ್ಲೇ ತಗೋತೀದ್ವಿರೀ ಮುಂಚೆೇಗ ಈಗ ಅಲ್ಲೇ ಅದ ಇದು making charge ಜಾಸ್ತಿ ಹಾಕ್ತಾರಲ್ರಿ ಅವ್ರು ಮಾಡು ಮಜೂರೀ ಹೀಂಗಾಗಿ.

ಒಂದ್ಸಲೆ ಮಾಡಿ ನೋಡ್ರೀ ಮೇಗಾ ಇದ್ರೊಳ್ಗ ಚೊಲೋ ಐತೀ. ಹೌದನ್ರಿ ಹಂಗಾರ ಅದ ನೋಡ್ತಿವ್ ತಡ್ರಿ ಈ ಸಲಾ CBT ಕಡೆ ಹೋದ್ರ ಅಲ್ ಹೋಗ್ಯ ಬರತೇನ್ರಿ ಅನ್ನದ್ ಗೊತ್ತಾಕೆೇತ್ರೀ ಹ್ಮ್ ಹ್ಮ್ ರೀ ನಾವೂ ಮಲ್ಬಾರ್ನಾಗ್ ಮೊದ್ಲ್ diamond ಇತ್ತ್ ನೋಡ್ರಿ ಸಿ ಇದಕ್ರೀ ದುರ್ಗದ್ ಬೈಲ್ ಅಲ್ ತಗೋಂತೀದ್ವಿರಿ ಅದ್ diamond close ಆತ್ರೀ ಅದ ಮುಚ್ತ್ರೀ ಅದ್ ಅಂಗ್ಡಿ.

ಹೂ ಅದಾದಿಂದ್ ಈಗ್ ಮಲ್ಬಾರ್ ತಗೋತ್ತೇವ್ರಿ ಆದ್ರ್ wastage wastage ಮಜೂರಿ ಬಾಳ್ ಬಿಡ್ರಿ ಎಲ್ಯಾರ.

ಅಲ್ರೀ ಒಂದ್ ಆಬರ್ಣಾ ಖರೀದಿಗ್ ಹೋದ್ರಿ ಆಬರ್ಣಾದ್ದು ಒಂದ್ ಹತ್ತ ಮೂವತ್ಸಾವ್ರದಿದ್ರಾ ಒಂದ್ಹಸ್ತಾವ್ರಾ wastage ಮಜೂರೀನ ಇಡ್ಬೇಕ್ರಿ ಅದಕ್. ಹೌದ್ ಹೌದ್ ಅಂದ್ರ ಅದ್ machine made ನ ಏನ್ hemming made ಅಂತಾರ್ರೀ ಅವ್ರು. ಹೌದ ಹೌದ್ರಿ ಅವ್ರ ಹೇಳಿದ್ದ್ ನಮ್ಗರ ಏನ್ ತಿಳಿತೇತ್ರೀ ಅಂದ್ರೂ ನಮ್ ಇಸ್ಟದಂತಾದ್ದ್ ಇವೂ ಇರಂಗಿಲ್ಲಾರಿ. ಗಳೂ ಇರಂಗಿಲ್ಲಾ ಏನಿಲ್ಲಾ ನಮ್ಗ ಅಲ್ ರೊಕ್ಕ ತುಂಬ್ತೇವ್ ಖರೇರಿ ಹೇಳ್ದಂತಾದ ನಾವ್ ತಗೋಬೇಕಾಕೇತ್ ಇವ್ರ್ ಅಂತಾರ ನಮ್ ಹತ್ರ ದ್ದ್~ತುಂಬ್ರಿ ತಿಂಗ್ಲ amount ನಾವ್ ಹೆಂತಾದ್ ಬೇಕಲ ಎಲ್ಲೇದ್ರು ನೀವ್ ಬೇರೆ ಅಂಗ್ದ್ಯಾನ್ದು design ನಮ್ಗ್ ತಂದ್ಕೊಡ್ರೀ ನಾವ್ ಮಾಡ್ತೇವಿ ನಮ್ಗ್. Customer ಬೇಕ ಎಷ್ಟ್ design ಹಾಕ್ಕೋಂಡೇನಿ ನನ್ಗ್ ಎಲ್ ತಗೊಂಡಿ ನೀನ ಎಷ್ಟ್ ಚಂದ್ ಐತಾಲಾ ನಂಗೊಂದ್ಸಲಿ ಇದ ಮಾಡ್ಸ್ಕೋಂಬಂದ್ಕೊಡ್ ಇಷ್ಟ್ ಮಂದಿ ಬಾಳ really ನೂ ಕೇಳ್ಯಾರ್ ನನಗ. ಹೌದನ್ರಿ ಹಂಗಾರ್ ನೋಡ್ತೇನ್ ಬಿಡ್ರಿ ಈ ಸಲ ಹುಬ್ಳಿಗ್ ಹೋದ್ನ್ಯಂದ್ರರಿ ಹೋಗೇಬರ್ತೇನ್ರಿ ಹುಬ್ಳಿಗ್ ಹೊಕ್ಕನ್ ಬಿಡ್ರಿ ಹಗ್ಲೆಲ್ಲಾ ನಾವೂ ಅಲ್ಲೇ ಮಲಬಾರ್ನಾ ಗ್ ತೊಗೋಳೋದು ಹೆಚ್ರಿ ಕರೀಯರ್ ಅಂಗ್ಡೀರಿ ಕರೀ ಅಂತ್ ಕರೀ shop ಐತ್ ಕರೀಯರ್ದ್ ಅಂತ್ ಐತ್ನೋಡ್ರಿ ಕರೀ and sons ಅಂತೇಳಿ ಅಲ್ಲೆ. ಇವ್ ದೊಡ್ ದೊಡ್ ಸಾಮಾನ item ಏನರ ಇದ್ರೆ ಮಾಡ್ಸೋದು ಸಣ್ಸಣ್ವ್ ಏನರ ಮ್~ ಮೆ fashionable ಇದ್ರ ಅವ್ನೆಲ್ಲಾ ತಗೋಳೊದಿಲ್ಲೇ ಮಲ್ಬಾರ್ನಾಗ ತಗೊಂಡ್ತೇವ್ರಿ ನಿಮ್ ಅಂಗ್ಡಿಗ್ ಒಮ್ ಬೆಟ್ಟಿ ಕೊಟ್ಬರತೇನ್ರೀ ನೀವ್ ಹೋಗೋ ಅಂಗ್ಡಿಗ್ ಒಮ್ ಹೋಗ್ಬರ್ತೇನ್ರಿ ಹಂಗಾರ. ಬಂಗಾರದ್ ಹುಚ್ಚು ಬಾಳೈತ್ರಿ ನಮ್ಮನ್ಯಾಗ್ ಎಷ್ಟ್ ಹಾಕ್ಕೊಂಡ್ರೂ ಸಾಲಂಗಿಲ್ಲ ನಿಂಗ ಅಂತಾರ ನನ್ಗು ಹಂಗ ಐತ್ರಿ ನಮ್ಮನ್ಯಾಗು ತರ್ಸೋದ್ರಿ ಬೈತಾರ್ರಿ ಬರೇ ಬಂಗಾರ ಬಂಗಾರ ಅಂತೀಯಲ್ ನೀನು ಹಂತೇಳ್ರಿ ಬರೇ ಬಯ್ಯೋದ್ರಾಗ ಇರ್ತಾರ್ರಿ ಅದಕ್ ಅದಕ್ಕದ್ಲಿ ಮತ್ ಅವ್ರ್ ಹೆಸ್ರೇಳಿ ಇವ್ರ್ ಹೆಸ್ರೇಳಿ ತರ್ಸ್ತೇನ್ರಿ ನಮ್ಮನಿಯೋರ್ಕಡಿಂದ ಹೆಂಗರಿ ಹ್ಮ್ ಹಂಗಾರ್ ಚೊಲೋ ಐತೇನ್ರಿ ಅದ್ ಹೋಗಿಬರ್ತೇನ್ರಿ ಈಸಲ. ಹಾ ರಿ ನಾ ತಗೊಂಡಿದ್ item ನೋಡ್ಯಾರ್ ನೋಡ್ರಿ ಈಗ್ ಹೋಗ್ಬೇಕ್ ನಾನೂ ಬರ್ಬೇಕ್ ಯಾಕಂದ್ರೆ ನಮ್ಮ aunty ನೂ ನಂಗ್ಅದ್ ನಾ ತೊಗೊಂಡಿದ್ item ಇಷ್ಟಾ ಆಗೈತಿ ಅವ್ರಗೂ ನಂಗ್ ಮಾಡಿಸ್ಕೊಂಡ್ ಬಂದ್ ಕೊಡ್ ಅಂತ್ಹೇಳ್ ಹೇಳ್ಯಾರ್ರಿ. ಹೌದನ್ರಿ ಹ್ಮ್ ಹೂನ್ರಿ ಹ್ಮ್ ಅದರಿ ಇದ್ ಎಷ್ಟ್ rate ಹೆಚ್ಚಾಗೇತ್ರಿ ಈಗ ಏನ gold rate ರಿ. ಬಡುವ್ರ್ ತಗೋಳಲ್ಲ ಕಾಲ ಆಗ್ ಹೋಗೇತ್ರಿ ಅರ್ವತ್ ಸಾವ್ರುಕ್ ಸಮೀಪ್ ಬಂದೇತ್ರಿ ಈಗ್ wastage ಮಜೂರಿ ಎಲ್ಲಾ ಅಂದ್ ಏನ ಹಾ ಆಯ್ತ್ ತೊಗೋರಿ ಮತ್ ಮಾತಾಡ್ತೇನ್ರಿ. ಕೆಲಸೈತಿ ಮತ್ ಮಾಡ್ತೇನ್ರಿ ಹ್ಮ್‌.

ಹಾ ಚೆನ್ನಾಗಿದ್ದೆ, ನೀವ್ ಹೇಗಿದ್ದೀರಿ? ಹಾ ನಾನ್ಸ ಚೆನ್ನಾಗಿದ್ದೇನೆ, ಮನೆಯಲ್ಲಿ ಹೇಗಿದ್ದಾರೆ?

ಹಾ ಮನೆಯಲ್ಲೆಲ್ಲ ಆರಾಮ್, ನಿಮ್ ಮನೆಯಲ್ಲಿ? ನಮ್ಮನೇಲಿಸ ಆರಾಮಾಗಿದ್ದಾರೆ, ಮತ್ತೆ ಊಟ ಆಯ್ತಾ? ಹಾ ಈಗ ಮಾಡಿದಷ್ಟೇ ಊಟ, ನಿಮ್ದಾಯ್ತಾ?

ಸಮಾಚಾರ ಏನಿಲ್ಲ, ನಾವೊಂದು ಪ್ರವಾಸಕ್ಕೋಗುವ ಅಂತ plan ಹಾಕಿದ್ದೇವೆ.

ಮೊದ್ಲು ನಮ್ಮ ಅಕ್ಕಪಕ್ಕ ಊರಿನಲ್ಲಿ ದೇವಸ್ಥಾನಕ್ಕೆ ಹೋಗುವಾಂತ.

ಅಲ್ಲಿಗೊಂದು ಎರಡು ದಿವಸ ಮಟ್ಟಿಗೆ ಎರಡು ದಿವಸ ಅಥವ ಮೂರು ದಿವಸ ಮಟ್ಟಿಗೆ ಗೋವಕ್ ಹೋಗುವ ಅಂತ plan ಹಾಕಿದ್ದೇವೆ.

ಈಗ ನಾಲ್ಕು ಜನ ಇದ್ದಾರೆ ನೀನು ಕೂಡ ಬಂದ್ರೆ ಐದು ಜನ ಆಗ್ತದೆ ಬರ್ತೀಯ ನೀನ್ಸ? ಹಾ ನಾ ಕೂಡ ಬರ್ತ್ತೇನೆ ಹಾಗಾದ್ರೆ, ಹೋಗುವ.

ಹಾ ಹೋ ಹಾಗಾದ್ರೆ ಮತ್ತೆ ಈಗ ನಾನಿಂಗೆ timing ಎಲ್ಲ ಹೇಳ್ಬೇಕಾ? ಹಾ timing ಒಂದು ಹೇಳಿ ಯಾವಾಗ ಹೋಗುದು ಅದೆಲ್ಲ.

ಮತ್ತೆ ಎಂಟುವರೆಗೆ ಹೊರಡ್ಬೇಕಾಗ್ತದೆ.

ಹಾ ಹೌದು ಅಂದ್ರೆ ದೇವಸ್ಥಾನಕ್ಕೆಲ್ಲ ಬೇಗನೆ ಹೋಗ್ಬೇಕಲ್ಲ.

ಮತ್ತೆ bag pack ಎಲ್ಲ ಮಾಡಿ ಇಡ್ಬೇಕಲ್ಲ ಹೊರಡುವಾಗೆಲ್ಲ.

ಎಂಟುವರೆಯಿಂದ ಒಂದು ಹನ್ನೆರಡುವರೆಗೆ ಆ ನಾವೆಲ್ಲ ಊಟ ಮಾಡಿ, ಇಂದ್ರಾಳಿ railway station ಉಂಟಲ್ಲ, ಅಲ್ಲಿಗ್ ಹೋಗ್ಬೇಕು.

ನಾವು ಮೊದ್ಲು ಇಲ್ಲಿ ನಮ್ಮ ಊರಿನ ಕುಂಜಾರುಗಿರಿ ಮತ್ತೆ ಪರಶುರಾಮ ಬೆಟ್ಟ ಉಂಟಲ್ಲ.

ಆಯ್ತು, ಅಲ್ಲಿಗೆ ಹೋಗಿ ಮತ್ತೆ railway station ನಿಗಾ? ಅಲ್ಲ ನಂತ್ರ ಉಡ್ಪಿಗ್‌ ಹೋಗುವ ಕೃಷ್ಣ ಮಠ temple ಉಂಟಲ್ಲ.

ಅಲ್ಲಿಗೆ ಅಲ್ಲಿಂದ ಅಲ್ಲೆ ಊಟ ಮಾಡ್ಕೊಂಡು ಆಮೇಲೆ ಇಂದ್ರಾಳಿ railway station ನಿಗೆ ಹೋಗುವ.

ಹ್ಮ್, ನಾನು ticket ಎಲ್ಲ book ಮಾಡಿ ಇಟ್ಟಿದ್ದೇನೆ.

ಹಾ ಹೌದು ಅ ನಿಮ್ಮ ಮನೆಯಲ್ಲಿ parents ಗೆಲ್ಲ ಹೇಳಿ ಇಡಿ. ಆಯ್ತಾಯ್ತು ನಾನು ಹೇಳ್ತೇನೆ parents ಗೆ.

ಹೇಳ್ಬೇಕಾದ್ರೊಂದ್‌ ಐದು ನಾಕು ದಿವಸ ಇರ್ಬೋದು, ಹೆಚ್ಚು ಕಮ್ಮಿ ಆದ್ರೇಸ.

Okay ಆ ಮತ್ತೆ ಅಲ್ಲಿ ಕೆಲವೊಂದು place ಸುತ್ತಾಡಿ ಆಮೇಲೆ ಆ ಬರುವಾಗ ನಾವ್ ಪುನಾ temple ಲಿಗೆ ಹೋಗಿಯೇ ಬರುವ ದೇವಸ್ಥಾನಕ್ಕೆ.

ಆ ಬನ್ನಿ confirm ಅಲ್ಲಾ?

Okay ನಿಮ್ಮ ಮನೆಯವರಿಗಾದ್ರು ಮತ್ತೆ ಯಾರಾದ್ರು ಬರ್ತಾರ ಅಂತ ಕೇಳಿ ನಿಮ್ಮಾ friends ಹತ್ರ ಎಲ್ಲ.

ಕೇಳಿ ಆಯ್ತಾ ಕೇಳಿ ಇವತ್ತೇ ಹೇಳಿ ನಂಗೆ. ಹಾ ನಾನಂದ್ರೆ ಈಗ ಸ್ವಲ್ಪ busy ಇದ್ದೇನೆ ನಿಮ್ಗೆ ಸ್ವಲ್ಪ ಮತ್ತೆ call ಮಾಡುದಾ?

ಏನ್ ಗೊತ್ತಾ ನಮ್ಗೀಗ book ಮಾಡ್ಬೇಕಲ್ಲ ticket ಅನ್ನ. ಆಯ್ತು ನಿಮ್ಗೆ ನಾನ್ ಇವತ್ತು ರಾತ್ರಿ ಒಳಗೆ call ಮಾಡಿ ಹೇಳ್ತೇನೆ ಎಷ್ಟು ಜನ ಬರ್ತಾರಂತ. ಹಾ ಪರ್ವಾಗಿಲ್ಲ ನಿಮ್ಮ ಮನೆಯವರು ಯಾರದ್ರುಸ ಬಂದ್~ ಬಂದ್ರುಸ ಆಗ್ಬೋದು.

Hello ಸ್ನೇಹ ಏನ್ ಮಾಡ್ತೀಯೇನೆ? ಏನಿಲ್ಲವೇ ನೀನ್ ಏನ್ ಮಾಡ್ತಿದೀಯಾ? ನಾನು ಹಿಂಗೇ ಕೂತಿದ್ದೆ ಲೇ ಏನೇ ಇಷ್ಟೊಂದು disturbance side ಗ್ ಬಾರೆ ನಿನ್ ಜೊತೆ ನಾನ್ ಮಾತಡೋಕ್ call ಮಾಡಿರೋದು.

ಹ್ಮ್ ಹೇಳು ಸರಿ okay ಅಲ್ಲಿ ತಮ್ಮ ಇದಾನೆ ಅವ್ನು ಕೇಳೋದೇ ಇಲ್ಲ ಹೇಳು ಸರಿ. ಏನೇ PG ನಂಗೆ ಮನೆಗ್ ಬಂದ್ಬಿಟ್ಟು PG ನೆನಪಾಗ್ತಿದೆ ಗೊತ್ತ

ಹು ನಂಗೂ ಸ same ಎಷ್ಟು ಚೆನ್ನಾಗಿತ್ತು ಅಲ್ವಾ ಅದು. ಹೌದು ಚೆನ್ನಾಗೂ ಇತ್ತು ಚೆನ್ನಗೂ ಇರಲಿಲ್ಲ ನಮ್ದು education ಎಲ್ಲ ಮುಗ್ದು ಮೇಲೆ ನಾವ್ next higher education ಗೆ ಅಂತ Bangalore ಗೆ ಹೋದ್ವಿ ಅಲ್ವಾ. ಹಾ ಹೌದು ಅದು . ಹೌದು ನಮ್ಗೆ ಅಲ್ಲಿ PG ಚೆನ್ನಗಿ college ಚೆನ್ನಾಗೆ ಸಿಕ್ಕಿತ್ತು ಆದ್ರೆ PG ಚೆನ್ನಗ್ ಸಿಕ್ಕರಲಿಲ್ಲ not bad ಅಲ್ವಾ. PG not bad ಅಲ್ food ಅಂತೂ ಹೇಳದ್ ಲೆಕ್ಕ ಅದು. ಹೌದು ನಾವ್ First day PG ಗ್ ಹೋದಾಗ ಎಷ್ಟು ಭಯ ಆಯ್ತು ಅಲ್ವಾ ನಮ್ದು first PG life ಅದು ಅಲ್ವಾ. ಹ್ಮ್ ಎಲ್ಲ ಮನೆವರಗೆಲ್ಲ ಬಿಟ್ಬಿಟ್ಟಿದ್ದು first ಅದು. ಹೌದು ತುಂಬಾ ಬೇಜಾರ್ ಆಗತಿತ್ತು ಅಮೇಲ್ ಅಮೇಲಿಂದ PG Bangalore ಜನಗಳಿಗೆ ಆ life ಗೆ ಹೊಡ್ಕೊಂಡ್ವ್ ಅಲ್ವಾ. ಹ್ಮ್ first ಹೋದಾಗ ಎಷ್ಟು ಕಷ್ಟ ಆಗತಿತ್ತು ಇದ್ ಏನ್ ವಿಚಿತ್ರ ಅಂತ ಹಿಂಗ್ ಅನಿಸ್ಬಿಡ್ತಿತ್ತು Bangalore . ಹೌದು ನಂಗೆ PG ಅಲ್ಲಿ ಒಂದ್ ಏನ್ ಅನ್ಸ್ತು ಅಂದ್ರೆ ಈಗ PG ಅಂದ್ಮೇಲೆ ಸ್ವಲ್ಪ strict ಇರಬೇಕ್ ಅಲ್ಲ parents ಬಿಟ್ಟು ಯಾರು allowed ಇಲ್ಲ boys ಎಲ್ಲ allowed ಇರಲಿಲ್ಲ PG ಅಲ್ಲಿ ಅಲ್ವಾ. Hostel ಅಲ್ಲಿ boys ಎಲ್ಲ allowed ಇರ್ಲಿಲ್ಲ ಆದ್ರೆ phone any time use ಮಾಡ್ಕೊಳಿ ಅವರೇ WiFi ಕೊಡ್ತಾರೆ ಅಲ್ಲಿ education ಮಾಡೋರ್ ಏನ್ ಮಾಡ್ಬೇಕು. Education ಅದು ಸುಮ್ನೆ ಅದು ಅದು ನಮ್ಗೆ set ಆಗಲ್ಲ ಅದು education ಮಾಡೋರಿಗೆ PG ಏನಿದ್ರೂ job ಮಾಡೋರಿಗೆ ಸರಿ ಅದು. ಹೌದು ಈಗ ಒಂದೇ room ಅಲ್ಲಿ job ಮಾಡೋರಿಗೆ ಓದೋರಿಗೆಲ್ಲ ಹಾಕ್ಬಿಡ್ತಾರೆ ಅಲ್ಲಿ PG ಅಲ್ಲಿ hostel ಅಲ್ಲೆಲ್ಲ ಆಲ್ವಾ ಹ್ಮ್ ಈ ಓದೋರಿಗೆ ಬೇರೆ separate ಇದ್ರೆ ಅವ್ರವ್ರ education ನೀಟಾಗ್ ಮಾಡ್ಕೊಬೋದು job ಅವ್ರು ಆದ್ರೆ ಅವ್ರಿಗೂ phone ಮಾಡ್ಬೇಡಿ enjoyment ಮಾಡ್ಬೇಡಿ.

Job ಗ್ ಹೋಗಿ already tired ಸುಸ್ತಾಗಿ ಬಂದಿರ್ತಾರೆ ಇನ್ನೇನ್ ನಮ್ಗೆ night ಪೂರ್ತಿ ಓದ್ಕೊಬೇಕಾಗಿರುತ್ತೆ ಅಲ್ಲಿ ಬೇರೆ ಸರಿ ಆಗಲ್ಲ ಅದು PG ಅಲ್ಲಿ. ಹೌದು ಅವ್ರಿಗೆ enjoyment ಬೇಕು job ಗೆ ಹೋಗೋರ್ಗೆ ಅಹ್ ಏನಾದ್ರು Enjoyment ಬೇಕೇಬೇಕು ಅವ್ರು ಮಾಡ್ಕೊಳ್ಳಿ ಆದ್ರೆ education ಇರೋರ್ಗೆ problem ಆಗುತ್ತೆ ಅಲ್ವಾ.

PG rules ಅದು ಚೆನ್ನಾಗಿಲ್ಲ ಅಮೇಲೆ CC camera ಅದೆಲ್ಲಾ ಚೆನ್ನಾಗ್ facility ಇರ್ಬೇಕು ಅಮೇಲ್ ಇಲ್ಲ ಹ್ಮ್ ಆಮೇಲೆ neatness ಇರಲ್ಲ ಒಂದೊಂದ್ ಸತಿ. ಎಷ್ಟೆಲ್ಲ security ಇರ್ಬೇಕು but ಅಲ್ ಹಂಗಿಲ್ಲ full free ಆಗ್ಬಿಡ್ತಿತ್ತು ಯಾವಾಗಾದ್ರೂ ಬನ್ನಿ ಯಾವಾಗಾದ್ರೂ ಹೋಗಿ . ನಮ್ favorite food ಬಗ್ಗೆ ಮಾತಾಡ್ದ್ರೆ ಬರಿ ಸೋಮಾರದಿಂದ ಶನಿವಾರತಂಕನು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಬೆಳೆ ಸಾರು ಬೆಳೆ ಸಾರು ಅದು ಬೆಳೆ ಸಾರು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಲ್ ಬಿಟ್ರೆ ಅಲ್ ಬರುತ್ತೆ ಒಂದ್ kilometer ತುಂಬಾ ಬೇಗ ಐದೇ ನಿಂಶ ಒಳ್ಳೆ Metro ತರ . ಬಿಟ್ಬಿಡು ಆ ಚಟ್ನಿ ಹೇಗಿರುತ್ತೆ ಹೇಳು.

ಆ ದೋಸೆ ಜೊತೆ ಚಟ್ನಿ ಮಾಡ್ತಾರಲ್ಲ .

ಎಪ್ಪಾ ಮನೆ ಊಟದ್ದು ಮಹತ್ವ ಗೊತ್ತಾಗಿದ್ದೇ PG ಗ್ ಹೋದ್ಮೇಲೆ . bgspeech ಹೌದು ಆಮೇಲೆ non-veg ಮಾಡ್ತಾರಂತೆ ಎಪ್ಪ ಎಲ್ ಕಲ್ತರು ಅಂತಾನೆ ಗೊತ್ತಾಗಲ್ಲ non-veg ಮಾಡೋದು. ಹ್ಮ್ ಅದುಬೇರೆ ಲೆಕ್ಕ ಮಾಡಿ ಹಾಕತರಲ್ಲ piece . ಬೇಜಾರ್ ಆಗುತ್ತೆ PG ಅಲ್ಲಿ ಏನಂದ್ರೆ ಎಲ್ಲ ತಿನ್ನೋದಿಕ್ಕೆಲ್ಲ ಲೆಕ್ಕ ಇಡ್ತಾರಲ್ವಾ. ಚೆನ್ನಾಗ್ ಗೊತ್ತಾಗೋದು ಒಂದ್ ಚೆಪಾತೀನು ಒಬ್ರಿಗೆ ನಾಲಕ್ಕಂತೆ ಒಂದ್ ದೋಸೆನುಒಬ್ರಿಗೆ ನಾಲಕ್ಕಂತೆ ಇಡ್ಲಿನೂ ಒಬ್ರಿಗೆ ಎರಡಂತೆ ಎಲ್ಲ ಲೆಕ್ಕಾಚಾರ ಲೆಕ್ಕಾಚಾರ. Tiffin ಹಾಕೊಂಡ್ರೆ ಎಂಗಾಡ್ತ್ರಿದ್ರು ಅವ್ರು.

ಹ್ಮ್ ಹೌದು. ಏನಪ್ಪಾ ಒಟ್ನಲ್ಲಿ ನಮಗೆಲ್ಲ set ಆಗಲ್ಲ ಅದು ಅಲ್ವಾ. PG ನು set ಆಗೋಲ್ಲ Bangalore ಜೀವ್ನನೆ ಬೇರೆ ತರ ಒಂಥರಾ. ಹೌದು PG host~ ಇದು ಒಂದೇ ಕಡೆ ಅಂತಲ್ಲ ಇತರ ಎಲ್ಲ hostel ಎಲ್ಲ PG ಅಲ್ಲೂ ಇದೆ ಇದೇ. rules ಎಲ್ಲ ಕಡೆನೂ food ಹೀಗೆ facility ನೂ ಹೀಗೆ ದುಡ್ಡು ಕೊಟ್ರು ನಮ್ಗ್ ಎಲ್ಲೂ ಚೆನ್ನಾಗ್ ಸಿಗಲ್ಲ ಅದಂತೂ Hundred percent ಅಲ್ವಾ. ಹೌದು Bangalore ಲ್ಲಂತೂ ಪಕ್ಕ ಇದು PG ಅಲ್ಲಿ ಎಲ್ಲರೂ ಹಿಂಗೇ ಆಡೋದು ಇಷ್ಟ ಇದ್ರೆ ಇರ್ತಾರೆ ಇಲ್ಲಂದ್ರೆ ಹೋಗತರೆ ಅಂತ ಇರ್ತಾರಲ್ಲ ಅವ್ರು. ಹೌದು ಆಮೇಲೆ ಒಂದೇರ್ದಿನ rent ಕಟ್ಟಾಕಿ ಜಾಸ್ತಿ ಆದ್ರೂನು ಎಂಗ್ ಮಾಡ್ತಾ ಇದ್ರು ಅಲ್ವಾ ಬೈತ ಇದ್ರು ಊಟ ಸರಿಯಾಗ್ ಕೊಡ್ತಾ ಇರ್ಲಿಲ್ಲ. ಹು ಅವಮಾನ ಮಾಡತಿದ್ರಲ್ಲ ಹೋದ್ ಹೋದ್ ಕಡೆ ಎಲ್ಲ.

ಹ್ಮ್ call ಮಾಡಿ ಬರಿ ಕಿರಿ ಕಿರಿ ಮಾಡೋದು ಯಾವಾಗ್ ಕೊಡ್ತೀರಾ ಯಾವಾಗ್ ಕೊಡ್ತೀರಾ. ಹ್ಮ್ ಅಲ್ಲಿ water ಮತ್ತೆ ಅಹ್ cleaning ಗೆ ಎರಡು facility ಚೆನ್ನಾಗಿತ್ತು ಅಷ್ಟೆ ಅಲ್ವಾ. ಹ್ಮ್ ಎಲ್ಲಿ unlimited ಒಂದ್ water ಮತ್ತೆ daily cleaning ಒಂದಿತ್ತು ಅದೊಂದ್ ಚೆನ್ನಾಗಿತ್ತು. ಏನೋ ಬಿಡು ಎಲ್ಲಾನೂ ಅನುಭವಿಸಬೇಕು ಮನುಷ್ಯ ಅಂದ್ಮೇಲೆ ಅಲ್ವಾ.